ಇಲ್ಲಿ ಒಂದು ಹಿಂದೆ ದೇವಸ್ಥಾನವನ್ನು ನೋಡಬಹುದು ತುಂಬಾ ಸುಂದರವಾದಂತಹ ದೇವಸ್ಥಾನವಾಗಿದೆ ಇದು.

ಇದು ಒಂದು ರೀತಿಯ ದೊಡ್ಡದಾದಂತಹ ತುಂಬಾ ಎತ್ತರವಾದಂತಹ ಸುಂದರವಾದಂತಹ.--

ನಂದಿನಿ ಹಾಲಿನ ಡೈರಿ ಮತ್ತು ದೊಡ್ಡದಾದಂತಹ ಗೇಟು .

ಎ.ಟಿ.ಎಂ ಇಂದಾಗಿ ದುಡ್ಡು ತೆಗೆದುಕೊಳ್ಳಲು ಮತ್ತು --

ಎಲ್ಲಾ ರೀತಿ ಸದೃಢವಾಗಿ ಚನ್ನಾಗಿ ಇಟ್ಟುಕೊಳ್ಳಲು.

ಇಲ್ಲಿ ಒಂದು ದೊಡ್ಡದಾದಂತಹ ರೋಡ್ ಇದೆ ಆ ರೋಡಿನ ಮೇಲೆ ಅನೇಕ--.

ತುಂಬಾ ಚನ್ನಾಗಿ ನೋಡಲು ತುಂಬಾ ಆಕರ್ಷಣೀಯವಾಗಿ ಕಾಣುತ್ತಿವೆ ಮತ್ತೆ ತುಂಬಾ ತುಂಬಾ ಚನ್ನಾಗಿದೆ.